ಈ ವ್ಯಕ್ತಿಯು ನೋಡೋದುಕ್ಕೆ ಕರ್ರಗೆ ಆಗಿದ್ದಾನೆ ಕೊರಳಲ್ಲಿ ಗ್ಲಾಸೆಸ್ ಅನ್ನು ಇಟ್ಕೊಂಡಿದ್ದಾನೆ ಶ್ವೇಟರ್ ಹಾಕೊಂಡಿದ್ದಾನೆ ನೀಲಿ ಕಲರ್ ಪ್ಯಾಂಟ್ ಹಾಕೊಂಡಿದ್ದಾನೆ ಬೂಟು ಎಲ್ಲೋ ಕಲರ್ ಹಾಕಿದ್ದಾನೆ ನೋಡಲು ಸುಂದರವಾಗಿದ್ದಾನೆ ಕಲರ್ ಕಲರ್ ಆಗಿ ಬಣ್ಣಗಳಿದ್ದಾವೆ .

ಈ ಚಿತ್ರದಲ್ಲಿ ಕಂಡು ಬರುವಂತೆ ಎಲ್ಲಾರು ನಿಂತುಕೊಂಡು ಏನೋ ನೋಡುತ್ತಿದ್ದಾರೆ ಕೆಲವರು ಏನೋ ಮಾಡುತ್ತಿದ್ದಾರೆ ಕೆಲವರು ನಿಂತು ಸುಮ್ಮನೆ ಇದ್ದಾರೆ ಅಲ್ಲಿ ದೇವರುಗಳು ಕುಣಿದಾಡುವುದು ಕಾಣಬಹುದು.

ಕೆಲವರು ಡಿಸ್ಕಸ್ ಮಾಡಿ ಪೇಪರ್ ಅನ್ನು ಕಟ್ ಮಾಡುತ್ತಿದ್ದಾರೆ .

ಇಲ್ಲಿ ಕಂಡು ಬರುವಂತೆ ಐದು ಆರು ಜನ ಹುಡುಗಿಯರು ವೇಷ ಡ್ಯಾನ್ಸ್ ಅನ್ನು ಮಾಡುತ್ತಿದ್ದಾರೆ.

ಒಂದು ದೊಡ್ಡ ಶಾಪ್ ಎಂದು ಹೇಳಬಹುದು ಇಲ್ಲ ಅಂದರೆ ದೊಡ್ಡ ಆಫೀಸ್ ಎಂದು ಹೇಳಬಹುದು. ಏಕೆಂದರೆ ನೋಡುವುದಕ್ಕೆ ಅಂಗೇ ಕಾಣುತ್ತಿದೆ. ಕೆಲವರು ನಿಂತುಕೊಂಡಿದ್ದಾರೆ ಇನ್ನೊಬ್ಬ ವ್ಯಕ್ತಿಯು ಸ್ಕೂಟಿಯಲ್ಲಿ ಕುಳಿತುಕೊಂಡು ಇದ್ದಾನೆ. ಇನ್ನೊಬ್ಬ ವ್ಯಕ್ತಿಯು ವೈಟ್ ಶರ್ಟ್ ಅನ್ನು ಧರಿಸಿಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ಕಂಡುಬರುವಂತೆ ಒಬ್ಬನು ಸೈಕಲ್ ತುಳಿದುಕೊಂಡು ಬರುತ್ತಿದ್ದಾನೆ ಇನ್ನಬೋನು ಬೈಕ್ ಓಡಿಸಿಕೊಂಡು ಬರುತ್ತಿದ್ದಾನೆ.

ಎಂದ್ ಹೇಳಬಹುದು ಏಕೆಂದರೆ ನೋಡು ಚಿ ನೋಡು ಚಿತ್ರಗಳು ಎಲ್ಲ ಬ್ಯಾಂಕ ಎಂದು ಹೇಳಬಹುದು ಸಿ.ಸಿ ಕ್ಯಾಮ್ರಾ ಇದ್ದಾವೆ ಒಬ್ಬನು ಅವ್ನ್ ಹತ್ರ ಮಾತಾಡುತ್ತಿದ್ದಾನೆ ಇಬ್ರ್ ಹೆಣ್ಮಕ್ಳು ಕ್ಯಾಮ್ರಾ ವನ್ನು ನೋಡುತ್ತಿದ್ದಾರು ಒಬ್ಬನು ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ನಿಂತಿದ್ --